ಒಬ್ಬ ಮನುಷ್ಯನು ಓಡಿ ಹೋಗುವುದನ್ನು ನಾವು ನೋಡಬಹುದು.

ನಮಗೆ ಕಾಣಿಸುವಂತೆ ಇಲ್ಲಿ ಒಬ್ಬ ಪುರುಷ ಒಬ್ಬ ಹುಡುಗ ನಿಂತಿರುವುದನ್ನು ನಾವು ಇಲ್ಲಿ ಕಾಣಬಹುದು.

ಈ ರೀತಿ ನಮಗೆ ನೋಡಲು ದೊಡ್ಡ ದೊಡ್ಡ ಮರಗಳು ನಮಗೆ ಕಾಣುಸ್ತಿವೆ.

ಅದೇ ರೀತಿ ಆಫೀಸ್ ವರ್ಕಿ ಗು ಕೂಡ ಹಾಕೊಂಡ ಹೋಗುವಂತ ಶೂಸ್ ಕೂಡ ಇಲ್ಲಿ ಕಾಣಿಸಲು ನೋಡಲು ಕಾಣುತಿವೆ.

ನಮಗೆ ಕಾಣಿಸುವಂತಹ ಒಂದು ರೈಲ್ವೆ ಹಳಿ ಕಾಣಿಸುತ್ತದೆ.

ಅದೇ ರೀತಿ ಹಚ್ಚ ಹಸಿರಾದ ಗಿಡಗಳನ್ನು ನಾವಿಲ್ಲಿ ಕಾಣಬಹುದು.

ಇಲ್ಲಿ ಎಲ್ಲಾ ವಾತಾವರಣ ಕೂಡ ಮು ಕ್ ಸಕತ್ತಾಗಿದೆ.

ಇದು ಒಂದು ಗಂಗಾವತಿ ಕಾಲೇಜ ಆಗಿರುತ್ತದೆ.

ಇದರಲ್ಲಿ ಎಲ್ಲಾ ಫ್ರೆಸ್ ಐಟೆಮ್ ಗಳು ಇಲ್ಲಿ ದೊರೆಯುತ್ತವೆ.

ಅದೇ ರೀತಿ ಹಿಂದುಗಡೆ ಸಣ್ಣ ಸಣ್ಣ ಆದ ಡಬ್ಬಗಳನ್ನು ನಾವು ಇಲ್ಲಿ ಕಾಣಬಹುದು.

ಇದರಲ್ಲಿ ಹಲವಾರು ಮಹಿಳೆಯರು ಮತ್ತು ಹಿರಿಯ ನಾಗರಿಕರು ಸೇರಿಕೊಂಡು ಇದ್ದವರನ್ನು ನಾವು ಕಾಣಬಹುದು.

ನಮಗೆ ನೋಡಲು ಒಂದು ಎ_ಸಿ ಹಚ್ಚಿರ್ತಕ್ಕಂತ ಒಂದು ಎ_ಸಿ ಯನ್ನು ನಾವು ಕಾಣಬಹುದು.

ಅದೇ ರೀತಿ ಇಲ್ಲಿ ಎಲ್ಲಾ ಸಾಮಗ್ರಿಗಳು ಸಿಗುತ್ತವೆ.

ಇದೆ ರೀತಿ ಎಲ್ಲಾ ಶಿಲೆಗಳು ಕಲ್ಲಿನಲ್ಲೇ ತಯಾರನ್ನು ಮಾಡಿದ್ದಾರೆ.

ಇದು ಒಂದು ಬಳೆ ಅಂಗಡಿಯಾಗಿದೆ ಇದರಲ್ಲಿ ಲೇಡೀಸ್ ಗೆ ತಕ್ಕಂತೆ ಎಲ್ಲಾ ವಸ್ತುಗಳಿಲ್ಲಿ ಸಿಗುತ್ತವೆ.

ಪುರುಷರು ಮತ್ತು ಮಹಿಳೆಯರು ಬಂದು ವರ್ಕ್ಔಟ್ ಮಾಡಲು ಅವಶ್ಯಕತೆ ಇರುತ್ತದೆ.

ಇದು ಒಂದು ಟ್ರಾಲಿ ವೆಲ್ಡಿಂಗ್ ಕಾರ್ಯವನ್ನು ನಡೆಸಿರುತ್ತಾ ದಾರೆ.

ಅದೇ ರೀತಿ ನೋಡಲು ಬಹಳಷ್ಟು ಸುಂದರವಾಗಿ ಕಾಣಿಸುತ್ತಿದೆ.

ಅದೇ ರೀತಿ ನಮಗೆ ಕಾಣಿಸುವಂತಹ ಎಲ್ಲಾ ಯು ವೂ ಫುಲ್ ಐಟಂ ಗಳು--

ಅದೇ ರೀತಿ ನಮಗೆ ನೋಡಲು ಕೆಳಗಡೆ ಹಚ್ಚ ಹಸಿರಾದ ಹುಲ್ಲುಗಳನ್ನು ನಾವು ಕಾಣಬಹುದು.